ಇದು ಒಂದು ಶಿಲ್ಪ ಕಲೆಯ ದೃಶ್ಯ ಐರಾಕೋಟೆ ಎಂದು ನಾವು ಹೇಳಬಹುದು ಇಲ್--

ಮತ್ತು ಮೆಟ್ಟಿಲುಗಳನ್ನು ಬರೆದಿರುವುದು ಇಲ್ಲಿ ತುಂಬ ಸುಂದರವಾಗಿದೆ.

ಇದು ಒಂದು ಹೋಮ್ ಸ್ಟೆ ಗೋ ಮನೆ ಎಂದು ಹೇಳಬಹುದು ಮತ್ತು ಇಲ್ಲಿ ಸಿ_ಸಿ ಕ್ಯಾಮರಾ ಗಳು ಮತ್ತು ಮೇಲ್ಗಡೆ ಲೈಟಿಂಗ್ ವ್ಯವಸ್ಥೆಗಳು ಕಾ ಹಾಕಿರುವುದು ತುಂಬಾ ಸುಂದರವಾಗಿದೆ.

ತೆಳಭಾಗದಲ್ಲಿ ಟೈಲ್ಸು ಮತ್ತು ಒಬ್ಬ ವ್ಯಕ್ತಿ ನಿಂತುಕೊಂಡಿರುವ ದೃಶ್ಯವನ್ನು ನಾವು ಕಾಣಬಹುದು ಒಟ್--

ಇಲ್ಲಿ ವ್ಯಕ್ತಿಗಳು ಸಾಲಿನಂತೆ ಕೂತುಕೊಂಡು ಊಟ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೂ ಕೆನಲಕ್ಕೆ ಒಂದು ಮ್ಯಾಟನ್ನು ಹಾಸಿ ರುವುದನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಗೋಡೆಯ ಕಿಟಕಿಯನ್ನು ನಾವು ಕಾಣುತ್ತೆವೆ ವ--

ಹಾಗೂ ಒಬ್ಬ ವ್ಯಕ್ತಿ ಇಲ್ಲಿ ಬರುತ್ತಿರುವುದನ್ನು ನಾವು ಕಾಣುತ್ತೇವೆ.

ಇದು ಒಂದು ಹಳ್ಳಿಯ ಸೊಬೋಗಿನ ರೆಸ್ಟೋರೆಂಟ್ ಎಂದು ನಾವು ಹೇಳುತ್ತೇವೆ ಇಲ್ಲಿ --

ಇಲ್ಲಿ ಒಂದು ಅಡಿ ಹಳ್ಳಿಯ ಸೊಬಗಿನ ಗುಡಿಸಲನ ರೀತಿಯ ಒಂದು ರೆಸ್ಟೋರೆಂಟ್ ಹೋಟೆಲ್ ಅನ್ನು ನಾವು ನೋಡಬಹುದು.

ಇದರ ಮೇಲ್ಭಾಗದಲಿ ಎಗ್ ರೈಸ್ ಸೆಂಟರ್ ಮತ್ತು ಕೆಳಭಾಗದಲ್ಲಿ ಕರಿಯಮ್ಮ ಎಗ್ ರೈಸ್ ಸೆಂಟರ್ ಎಂದು ಬರಿದಿರುವುದನ್ನು ನಾವು ಕಾಣಬಹುದು.

ಇದು ಒಂದು ಕಂಪ್ಯೂಟರ್ನ ರೂಮ್ ಎಂದು ನಾವು ಹೇಳುತ್ತೇವೆ.

ಹಾಗು ಒಂದು ದೊಡ್ಡದಾದ ಬಿಳಿ ಮತ್ತು ಹಸಿರು ಬಣ್ಣದ ಬೋರ್ಡ್ ಅನ್ನು ನಾವು ನೋಡುತ್ತೇವೆ.

ಹಾಗು ಇದರ ಮೇಲ್ಭಾಗದಲ್ಲಿ ಗೇಟನ್ನು ನಾವು ಕಾಣುತ್ತೇವೆ ಗಾ--

ಇದು ಒಂದು ರಸ್ತೆಯ ಮುಂಭಾಗದ ದೃಶ್ಯ ಎಂದು ನಾವು ಹೇಳಬಹುದು ಈ.

ಒಂದು ಕೆಟ್ಟ ಕಾರು ಮತ್ತು ಬೈಕು ನಿಂತಿರುವುದು ನಮಗೆ ಕಂಡು ಬರುತ್ತದೆ.

ಎರಡು ಗ್ಲಾಸ್ ಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಇಲ್ಲಿ ಒಂದು ದೊಡ್ಡದಾದ ಸೇತುವೆನ್ನು ಕಾಣಬೌದು ಆಗು ಆ ಸೇತುವೆ ಮೇಲುಗಡೆ ಜನರು ಹೋಗುತ್ತಿರುವುದನ್ನು ನಾವು ಕಾಣುತ್ತೆವೆ.

ಇದರ ಕೆಳಗಡೆ ಒಂದು ನದಿ ಹರಿಯುತ್ತಿರುವುದು ಮತ್ತು ಒಂದು ದೊಡ್ಡದಾದ ಬ್ರಿಡ್ಜು ಮತ್ತು ಕೆಲವು ವ್ಯಕ್ತಿಗಳು ಇಲ್ಲಿ ನಿಂತುಕೊಂಡಿರುವುದನ್ನು ನಾವು ಕಾಣುತ್ತೆವೆ.

ಅದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಟವರ್ ಕಂಬವನ್ನು ನಾವು ಕಾಣುತ್ತೆವೆ.

ಇಲ್ಲಿ ಹಲವಾರು ವ್ಯಕ್ತಿಗಳು ಕೆಲಸ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಮತ್ತು ಪ್ರತಿಯೊಬ್ಬರೂ ಕೆಂಪು ಬಣ್ಣದ ಶಾಲನ್ನು ಹಾಕಿರುದು ನಮಗೆ ತಿಳಿದು ಬರುತ್ತದೆ.

ಹಾಗು ಇಲ್ಲಿ ಜನರು ಫೋಟೋ ವನ್ನು ತೆಗೆಸಿಕೊಳ್ಳುವ ದೃಶ್ಯವನ್ನು ನಾವು ಕಾಣಬೋ--

ಕಾರಿನ ಹಿಂಭಾಗದಲ್ಲಿ ಪೆಟ್ರೋಲ್ ಬಂಕನ್ನು ನಾವು ಕಾಣುತ್ತೇವೆ.

ಹಾಗೂ ಇಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಕಾರುಗಳು ನೋಡಲು ತುಂಬ ಸಿಗುತ್ತವೆ.

ಇದು ಒಂದು ಮಷೀನಿನ ದೃಶ್ಯ ಎಂದು ನಾವು ಹೇಳಬಹುದು ಇಲ್ಲಿ ಒಂದು ಕೆಂಪು ಬಣ್ಣದ ಮಷೀನನ್ನು ನಾವು ಕಾಣುತ್ತೇವೆ--

ಹಾಗು ಕೆಂಪು ಬಣ್ಣದ ಸಿಲಿಂಡರ್ ನ ಆಕಾರದ ಮಷೀನ್ ಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಇದು ಒಂದು ಕಿರಾಣಿ ಅಂಗಡಿಯ ಒಳಾಂಗಣ ದೃಶ್ಯ ಎಂದು ನಾವು ಹೇಳಬಹುದು.

ಇದು ಒಂದು ಶಾಲಾ ಕಾರ್ಯಕರ್ಮದ ದೃಶ್ಯ ಎಂದು ನಾವು ಹೇಳಬಹುದು.

ಹಾಗು ಟೇಬಲ್ ಗಳು ಮತ್ತು ಟೇಬಲ್ಲಿನ ಮೇಲ್ಗಡೆ ಆಕೃತಿಗಳನ್ನು ಮಡಿರುವುದು ನಾವು ಕಾಣಬಹುದು.

ಮೇಲ್ಭಾಗದಲ್ಲಿ ಲೈಟಿನ ವ್ಯವಸ್ಥೆಯನ್ನು ನಾವು ಕಾಣಬಹುದು ಈ--

ಇಬ್ಬರು ವ್ಯಕ್ತಿಗಳನ್ನು ನಾವು ಎಲ್ಲಿ ಕಾಣುತ್ತೇವೆ ಮತ್ತು ಅನೇಕ ಬಾಕ್ಸ್ ಗಳಲ್ಲಿ ಮೀನುಗಳನ್ನು ಕಾಣುತ್ತೇವೆ.

ಇದು ಮನೆಯ ಮೇಲ್ಛಾವಣಿಯ ದೃಶ್ಯ ಎಂದು ನಾವು ಹೇಳುತ್ತೇವೆ.

ಇಲ್ಲಿ ದೊಡ್ಡದಾದ ಒಂದು ಚಾವಣಿ ಮತ್ತು ಹಳಿಗಳನ್ನು ನಾವು ಕಾಣುತ್ತೆವೆ.

ಹಾಗು ಹೂವಿನ ಗಿಡಮರಗಳನ್ನು ಆಕಾಶವು ನೋಡಲು ತುಂಬ ಸುಂದರವಾಗಿದೆ ಮತ್ತು ಮನೋಹರವಾಗಿದೆ.

ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳು ಹಾಗು ಅವು ಮನೆಯ ಮುಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಗಿಡ ಮರಗಳನ್ನು ನಾವು ಕಾಣುತ್ತೆವೆ.

ಇಲ್ಲಿ ಹಲವು ವಿವಿಧ ರೀತಿಯ ಬೇಕರಿಯ ಐಟಮ್ಗಳು ಸಿಗುತ್ತವೆ ಎಂದು ನಾವು ಹೇಳಬಹುದು.

ಇದರ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಫ್ಯಾನ್ ಎ_ಸಿ ಯನ್ನು ಅಳವಡಿಸಿರುವುದು ನಾವು ಕಾಣ ಸಿಗುತ್ತವೆ.

ಆದರ ಹಿಂಭಾಗದಲ್ಲಿ ಕೆಂಪು ಬಣ್ಣದ ಟೇಬಲ್ ಮತ್ತು ಕುರ್ಚಿಗಳನ್ನು ನಾವು ಕಾಣುತ್ತೇವೆ.

ಇದರಲ್ಲಿ ಲೈಟಿಂಗ್ ವ್ಯವಸ್ಥೆ ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಹಚ್ಚ ಹಸಿರಿನ ಹುಲ್ಲುಗಾವಲಿನ ಪ್ರದೇಶವನ್ನು ನಾವು ಕಾಣಸಿಗುತ್ತೇವೆ.